ಕ್ಟರ್ಟಲ್ ನ ಸಾಮಾನ್ಯ ದೋಷಗಳು ಎಂಬ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಿಂಟಾಕ್ಸ್ ಎರರ್ಸ್ ಸಿಂಟಾಕ್ಸ್ ದೋಷಗಳು ರನ್ಟೈಮ್ ಎರರ್ಸ್ ಆಂಡ್ ರನ್ ಟೈಮ್ ದೋಷಗಳು ಮತ್ತು ಲಾಜಿಕಲ್ ಎರರ್ಸ್ ಲಾಜಿಕಲ್ ದೋಷಗಳ ಬಗ್ಗೆ ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ತಯಾರಿಸಲು ನಾನು ಉಬುಂಟು ಲಿನಕ್ಸ್ ಒಎಸ್ ನ 1204 ನೇ ಆವೃತ್ತಿಯನ್ನು ಮತ್ತು ಕ್ಟರ್ಟಲ್ 081 ಬೀಟಾ ಎಂಬ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇನೆ
ನಿಮಗೆ KTurtleನ ಪ್ರಾಥಮಿಕ ಕೆಲಸದ ಮಾಹಿತಿ ಇದೆಯೆಂದು ತಿಳಿದಿದ್ದೇನೆ
ಅದಿಲ್ಲವಾದಲ್ಲಿ ಅದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ ಸೈಟನ್ನು ಸಂಪರ್ಕಿಸಿ
httpspoken tutorialorg ಮೊದಲಿಗೆ ದೋಷವೆಂದರೇನೆಂದು ತಿಳಿದುಕೊಳ್ಳೋಣ
ದೋಷಗಳೆಂದರೆ ಪ್ರೋಗ್ರಾಮ್ ನಲ್ಲಿ ಆಗುವ ತಪ್ಪುಗಳು ಅವುಗಳು ಇನ್ಕರೆಕ್ಟ್ ಅಥವಾ ಅನೆಕ್ಸ್ಪೆಕ್ಟೆಡ್ ಎಂಬ ಫಲಿತಾಂಶವನ್ನು ಉಂಟುಮಾಡುತ್ತದೆ
ಮೊದಲಿಗೆ ನಾನು ದೋಷಪ್ರಕಾರಗಳ ಟೈಪ್ಸ್ ಒಎಫ್ ಎರರ್ಸ್ ಬಗ್ಗೆ ವಿವರಿಸುವೆನು
ಸಿಂಟಾಕ್ಸ್ ಎರ್ರರ್ ಎನ್ನುವುದು ಪ್ರೋಗ್ರಾಮಿಂಗ್ ಭಾಷೆಯ ವ್ಯಾಕರಣ ನಿಯಮಗಳ ಉಲ್ಲಂಘನೆ
ಪ್ರೋಗ್ರಾಂನಲ್ಲಿ ಸಿಂಟಾಕ್ಸ್ ಎರರ್ಸ್ ಉಂಟಾದಾಗ ಕಂಪೈಲೇಷನ್ ಎಂಬುದು ಅಸಫಲವಾಗುತ್ತದೆ
ಸಿಂಟಾಕ್ಸ್ ಎರರ್ಸ್ ಅನ್ನು ಕಂಡುಹಿಡಿಯುವುದು ಮತ್ತು ಪರಿಷ್ಕರಿಸುವುದು ಸರಳ
ಉದಾಹರಣೆಗಾಗಿ ಸರಿಹೊಂದದ ಪ್ಯಾರಾಂಥಿಸಿಸ್ ಗಳು ಸ್ಕ್ವಾರ್ ಗಳು ಹಾಗೂ ಕರ್ಲಿ ಬ್ರ್ಯಾಕೆಟ್ ಗಳು
ಸೂಚಿಸಲ್ಪಡದ variableನ ಉಪಯೋಗ
ಸ್ಟ್ರಿಂಗ್ಸ್ ನಲ್ಲಿ ಕಾಣದಿರುವ quotesಗಳು
ಒಂದು ಹೊಸ ಕ್ಟರ್ಟಲ್ ಅಪ್ಲಿಕೇಷನ್ ಅನ್ನು ತೆರೆಯೋಣ
ದಶ್ homeನ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಾರ್ ನಲ್ಲಿ ಕ್ಟರ್ಟಲ್ ಎಂದು ಟೈಪ್ ಮಾಡಿ
ಕ್ಟರ್ಟಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ
ಈಗ ಕೆಲವು ಪ್ರಕಾರಗಳ ಸಿಂಟಾಕ್ಸ್ ದೋಷಗಳೊಂದಿಗೆ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ
ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಪ್ರೋಗ್ರಾಮ್ ಇದೆ
ಪ್ರೋಗ್ರಾಂನಲ್ಲಿ ಇರುವಂತಹ ದೋಷವನ್ನು ವಿವರಿಸಲು ನಾನು ಕೋಡ್ ನ ಭಾಗವನ್ನು ಕಮೆಂಟ್ ಮಾಡುತ್ತೇನೆ
ಇಲ್ಲಿ ನಾನು ಈ ಲೈನನ್ನು ಕಮೆಂಟ್ ಮಾಡುತ್ತೇನೆ
a ಈಕ್ವಲ್ ಟು ಆಸ್ಕ್ ಡಬಲ್ ಕೋಟ್ ನ ಒಳಗೆ enter ಅನಿ ನಂಬರ್ ಆಂಡ್ ಕ್ಲಿಕ್ ಒಕ್ ನಾನು ಲೈನ್ ಅನ್ನು ಕಮೆಂಟ್ ಮಾಡಲು hash ಚಿಹ್ನೆಯನ್ನು ಉಪಯೋಗಿಸುವೆನು
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುವೆನು ಮತ್ತು ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುವೆನು
ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿ
ಪ್ರೋಗ್ರಾಂ ಟೈಪ್ ಆದಮೇಲೆ ಟ್ಯುಟೋರಿಯಲ್ ಅನ್ನು ಮತ್ತೆ ಆರಂಭ ಮಾಡೋಣ
ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಕಂಪೈಲರ್ ಈ ಕೆಳಗಿನ ದೋಷವನ್ನು ತೋರಿಸುತ್ತದೆ
ವೇರಿಯಬಲ್ a ವಾಸ್ ಯುಸ್ಡ್ ವಿಥೌಟ್ ಫರ್ಸ್ಟ್ ಬೀಯಿಂಗ್ ಅಸೈನ್ಡ್ ಟಿಒ a ವ್ಯಾಲ್ಯೂ
ಇಲ್ಲಿ ದೋಷವು 4 ನೇ ಲೈನ್ ನಲ್ಲಿದೆ
ಇದು ಸಿಂಟಾಕ್ಸ್ ಎರ್ರರ್ ವೇರಿಯೇಬಲ್ a ಅನ್ನು ನಮೂದಿಸಿಲ್ಲದ ಕಾರಣ ಈ ಎರರ್ ಉಂಟಾಗಿದೆ
ಹಾಗಾಗಿ ನಾನು 2ನೇ ಲೈನ್ ಗೆ ಹೋಗುತ್ತೇನೆ ಮತ್ತು ಕಮೆಂಟ್ ಅನ್ನು ತೆಗೆಯುತ್ತೇನೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ editorನಲ್ಲಿ ಪೇಸ್ಟ್ ಮಾಡುತ್ತೇನೆ
ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
a ವೆಲ್ಯೂಗಾಗಿ 6 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಮೇಲೆ ಕ್ಲಿಕ್ ಮಾಡೋಣ
ಈಗ ಪ್ರೋಗ್ರಾಮ್ ದೋಷವಿಲ್ಲದೆಯೇ ರನ್ ಆಗುತ್ತದೆ
ನಾನು ಕ್ಟರ್ಟಲ್ ಎಡಿಟರ್ ನಿಂದ ಈಗಿರುವ ಪ್ರೋಗ್ರಾಮ್ ಅನ್ನು ತೆಗೆಯುತ್ತೇನೆ
ಕ್ಲೀಯರ್ ಕಮಾಂಡ್ ಅನ್ನು ಟೈಪ್ ಮಾಡೋಣ ಮತ್ತು ಕ್ಯಾನ್ವಾಸನ್ನು ಸ್ವಚ್ಛಗೊಳಿಸಲು ರನ್ ಮಾಡೋಣ
ಈಗ ಇನ್ನೊಂದು ದೋಷವನ್ನು ನೋಡೋಣ
ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಪ್ರೋಗ್ರಾಂ ಇದೆ
ಇಲ್ಲಿ ಕ್ಟರ್ಟಲ್ ನಲ್ಲಿ ಪಿ ನ ವೆಲ್ಯೂ ಮೊದಲೇ ಕೊಟ್ಟಿದೆ
ಪ್ರೋಗ್ರಾಂನಲ್ಲಿ ಚಿಹ್ನೆಯನ್ನು ಡಿಲಿಟ್ ಮಾಡೋಣ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುವೆನು ಮತ್ತು ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ನಿಮ್ಮ ಕ್ಟರ್ಟಲ್ editorನಲ್ಲಿ ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿ
ಪ್ರೋಗ್ರಾಂ ಟೈಪ್ ಆದ ಮೇಲೆ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ
ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಕಾಂಪ್ಲೈಯರ್ ಈ ದೋಷವನ್ನು ತೋರಿಸುತ್ತದೆ
ಯೂ ಕ್ಯಾನೊಟ್ ಪುಟ್ ಈಕ್ವಲ್ ಟು ಹೆರೆ ಈ ಎರರ್ 2ನೇ ಲೈನ್ ನಲ್ಲಿ ಇದೆ
ಇದೊಂದು ಸಿಂಟಾಕ್ಸ್ ಎರ್ರರ್
ಇಲ್ಲಿ ವೇರಿಯೆಬಲ್ ನ ಕಂಟೇನರ್ ಇಲ್ಲದಿರುವುದರಿಂದ ಈ ಎರರ್ ಬಂದಿದೆ
ಚಿಹ್ನೆಯನ್ನು ಬದಲಾಯಿಸಲು ನಾವು ಮತ್ತೆ ವಾಪಸ್ ಪ್ರೋಗ್ರಾಂಗೆ ಹೋಗೋಣ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ Editorನಲ್ಲಿ ಪೇಸ್ಟ್ ಮಾಡುತ್ತೇನೆ
ಈಗ ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಎಂಗಲ್ ವೆಲ್ಯೂಗೋಸ್ಕರ 45 ಎಂಟರ್ ಮಾಡಿ ಮತ್ತು ಒಕ್ ಕ್ಲಿಕ್ ಮಾಡಿ
ಈಗ ಪ್ರೋಗ್ರಾಮ್ ದೋಷ ಇಲ್ಲದೆಯೇ ರನ್ ಆಗುತ್ತದೆ
stringನ ಒಂದು ಕ್ವೋಟ್ಸ್ ಅನ್ನು ತೆಗೆಯೋಣ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ Editorನಲ್ಲಿ ಪೇಸ್ಟ್ ಮಾಡುತ್ತೇನೆ
ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಕಾಂಪ್ಲೈಯರ್ ಈ ಕೆಳಗಿನ ದೋಷವನ್ನು ತೋರಿಸುತ್ತದೆ ಟೆಕ್ಸ್ಟ್ ಸ್ಟ್ರಿಂಗ್ ವಾಸ್ ನಾಟ್ ಪ್ರಾಪರ್ಲಿ ಕ್ಲೋಸ್ಡ್ ಎಕ್ಸ್ಪೆಕ್ಟೆಡ್ a ಡಬಲ್ ಕ್ವೋಟ್ ಟಿಒ ಕ್ಲೋಸ್ ಥೆ ಸ್ಟ್ರಿಂಗ್
ಇಲ್ಲಿ ದೋಷ 2ನೇ ಲೈನ್ ನಲ್ಲಿ ಇದೆ
ನಾನು ಮತ್ತೆ ವಾಪಸ್ 2ನೇ ಲೈನ್ ಗೆ ಹೋಗುತ್ತೇನೆ ಮತ್ತು ಕ್ವೋಟ್ಸ್ ಅನ್ನು ಬದಲಾಯಿಸುತ್ತೇನೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ Editorನಲ್ಲಿ ಪೇಸ್ಟ್ ಮಾಡುತ್ತೇನೆ
ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಎಂಗಲ್ ವೆಲ್ಯೂಗಾಗಿ 45 ಅನ್ನು ಎಂಟರ್ ಮಾಡಿ ಒಕ್ ಕ್ಲಿಕ್ ಮಾಡಿ
ಈಗ ಪ್ರೋಗ್ರಾಮ್ ದೋಷ ಇಲ್ಲದೆಯೇ ರನ್ ಆಗುತ್ತಿದೆ
ಈ ರೀತಿಯಾಗಿ ನೀವು ಯಾವುದರಲ್ಲಿ ದೋಷ ಬರುತ್ತಿದೆ ಎಂದು ಕಂಡುಹಿಡಿದು ಅದನ್ನು ಸರಿ ಮಾಡಬಹುದು
ಈಗ ನಾವು ರನ್ಟೈಮ್ ಎರರ್ಸ್ ಬಗ್ಗೆ ತಿಳಿದುಕೊಳ್ಳೋಣ
ಒಂದು ಪ್ರೋಗ್ರಾಮ್ ಅನ್ನು ತಯಾರಿಸುವಾಗRun time ಎರ್ರರ್ ಉಂಟಾಗುತ್ತದೆ
ನೀವು ಪ್ರೋಗ್ರಾಮ್ ಅನ್ನು ರನ್ ಮಾಡಿದಾಗ ಇದು ಕ್ರಾಶ್ ಕ್ರ್ಯಾಶ್ ಆಗಬಹುದು
ಸಾಮಾನ್ಯವಾಗಿ ರನ್ಟೈಮ್ ಎರರ್ಸ್ ಯೂಸರ್ ನ ತಪ್ಪಾದ ಇನ್ ಪುಟ್ ನಿಂದ ಆಗುತ್ತವೆ
Compilerಗೆ ಈ ದೋಷಗಳನ್ನು ಕಂಡುಹಿಡಿಯಲಾಗುವುದಿಲ್ಲ
ಉದಾಹರಣೆಗೆ ವೆಲ್ಯೂ ಇಲ್ಲದ ವೇರಿಯಬಲ್ ಮುಖಾಂತರ ವಿಭಜಿಸಲು ಪ್ರಯತ್ನಿಸುವುದು
ಟರ್ಮಿನೇಟಿಂಗ್ conditionಟರ್ಮಿನೇಟಿಂಗ್ ಕಂಡೀಷನ್ ಅಥವಾ ಇನ್ಕ್ರಿಮೆಂಟ್ ವ್ಯಾಲ್ಯೂ ಇನ್ ಕ್ರಿಮೆಂಟ್ ವೆಲ್ಯೂ ಇಲ್ಲದೆಯೇ ಒಂದು ಲೂಪ್ ಅನ್ನು ರನ್ ಮಾಡಬೇಕು
ನಾನು ಎಡಿಟರ್ ನಿಂದ ಈಗಿರುವ ಪ್ರೋಗ್ರಾಮ್ ಅನ್ನು ತೆಗೆಯುತ್ತೇನೆ ಅಳಿಸುತ್ತೇನೆ
ಕ್ಲೀಯರ್ ಕಮಾಂಡ್ ಅನ್ನು ಟೈಪ್ ಮಾಡೋಣ ಮತ್ತು ಕ್ಯಾನ್ವಾಸ್ ಅನ್ನು ಸ್ವಚ್ಛಗೊಳಿಸಲು ರನ್ ಮಾಡೋಣ
ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಪ್ರೋಗ್ರಾಂ ಇದೆ
ಈ ಪ್ರೋಗ್ರಾಮ್ ಎರಡು ಸಂಖ್ಯೆಗಳನ್ನು ವಿಭಾಗಿಸುತ್ತದೆ
a ಭಾಜ್ಯವಾಗಿದೆ ಮತ್ತು r ಭಾಜಕವಾಗಿದೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ Editorನಲ್ಲಿ ಪೇಸ್ಟ್ ಮಾಡುತ್ತೇನೆ
ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ನಿಮ್ಮ ಕ್ಟರ್ಟಲ್ editorನಲ್ಲಿ ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿ
ಪ್ರೋಗ್ರಾಂ ಟೈಪ್ ಆದಮೇಲೆ ಟ್ಯುಟೋರಿಯಲ್ ಅನ್ನು ಪುನಃ ಆರಂಭಿಸೋಣ
ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
aಗಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು OKಮೇಲೆ ಕ್ಲಿಕ್ ಮಾಡೋಣ
rಗಾಗಿ 0 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಇಲ್ಲಿ ನಮಗೆ ರನ್ಟೈಮ್ ಎರ್ರರ್ ಸಿಗುತ್ತದೆ ಯೂ ಟ್ರೈಡ್ ಟಿಒ ದಿವಿದೆ ಬೈ ಜೆರೊ ಈ ದೋಷ 4ನೇ ಲೈನ್ ನಲ್ಲಿದೆ
ನಾವು zeroನಿಂದ ಸಂಖ್ಯೆಯನ್ನು ವಿಭಜಿಸಲು ಆಗುವುದಿಲ್ಲ
ಹಾಗಾಗಿ ಈ ದೋಷ ಉಂಟಾಗಿದೆ
ಪುನಃ ರನ್ ಮಾಡೋಣ
aಗಾಗಿ 5ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
rಗಾಗಿ 2ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಈಗ ಪ್ರೋಗ್ರಾಂ ದೋಷಗಳಿಲ್ಲದೆಯೇ ರನ್ ಆಗುತ್ತದೆ
ನಾನು ಕ್ಟರ್ಟಲ್ ಎಡಿಟರ್ ನಿಂದ ಈಗಿರುವ ಪ್ರೋಗ್ರಾಮ್ ಅನ್ನು ತೆಗೆಯುತ್ತೇನೆ
ಕ್ಲೀಯರ್ ಕಮಾಂಡನ್ನು ಟೈಪ್ ಮಾಡೋಣ ಮತ್ತು ಕ್ಯಾನ್ವಾಸ್ ಅನ್ನು ಸ್ವಚ್ಛಗೊಳಿಸಲು ರನ್ ಮಾಡೋಣ
ಈಗ ನಾವು ಲಾಜಿಕಲ್ ಎರರ್ಸ್ ಲಾಜಿಕಲ್ ಎರರ್ಸ್ ಬಗ್ಗೆ ಕಲಿಯಲಿದ್ದೇವೆ
ಲಾಜಿಕಲ್ ಎರ್ರರ್ ಎಂಬುದು ಸೋರ್ಸ್ codeನ ಒಂದು ದೋಷ
ಇದರಿಂದ ಇನ್ಕರೆಕ್ಟ್ ಅಥವಾ ಅನೆಕ್ಸ್ಪೆಕ್ಟೆಡ್ ಬಿಹೇವಿಯರ್ ಉಂಟಾಗುತ್ತದೆ
ಉದಾಹರಣೆಗೆ ತಪ್ಪಾದ ವೆರಿಯೇಬಲ್ ನಲ್ಲಿ ವೆಲ್ಯೂವನ್ನು ನಿರ್ದೇಶಿಸುವುದು
ಎರಡು ಸಂಖ್ಯೆಗಳ ಸಂಕಲನದ ಬದಲಾಗಿ ಗುಣನ ಮಾಡಬೇಕು
ನನ್ನ ಹತ್ತಿರ ಈಗಾಗಲೇ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಪ್ರೋಗ್ರಾಮ್ ಇದೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ಸ್ Editorನಲ್ಲಿ ಪೇಸ್ಟ್ ಮಾಡುತ್ತೇನೆ
ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ಕ್ಟರ್ಟಲ್ editorನಲ್ಲಿ ಟೈಪ್ ಮಾಡಿ
ಪ್ರೋಗ್ರಾಂ ಟೈಪ್ ಆದ ಮೇಲೆ ಟ್ಯುಟೋರಿಯಲ್ ಅನ್ನು ಪುನಃ ಆರಂಭ ಮಾಡೋಣ
ಈಗ ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಸಂಭಾಷಣೆಯ ಒಂದು ಪೆಟ್ಟಿಗೆ ತೆರೆದುಕೊಳ್ಳುತ್ತದೆ OKಮೇಲೆ ಕ್ಲಿಕ್ ಮಾಡೋಣ
ಲೂಪ್ ಒಂದು ಇನ್ಫಿನೈಟ್ loopನ ಒಳಗೆ ಹೋಗುತ್ತದೆ
ವೈಲ್ ಲೂಪ್ 31ರಿಂದ ಸಂಖ್ಯೆಗಳನ್ನು ಮುದ್ರಿಸುತ್ತದೆ ಮತ್ತು ಈಗಲೂ ಮುದ್ರಿಸುತ್ತಾ ಇದೆ ಎಂಬುದನ್ನು ನಾವು ನೋಡಬಹುದು
ಇದೊಂದು ಲಾಜಿಕಲ್ ಎರ್ರರ್ ಲಾಜಿಕಲ್ ಎರರ್
ವೈಲ್ ಕಂಡೀಷನ್ ನಲ್ಲಿ x ಎನ್ನುವುದು 20 ಕ್ಕಿಂತ ಹೆಚ್ಚಿದೆ ಆದರೆ ವೇರಿಯಬಲ್ x ಯಾವಾಗಲೂ 20 ಕ್ಕಿಂತ ಹೆಚ್ಚಾಗಿರುತ್ತದೆ
ಹಾಗಾಗಿ ಲೂಪ್ ಟರ್ಮಿನೇಟ್ ಆಗುವುದೇ ಇಲ್ಲ
ನಾನು ಪ್ರಕ್ರಿಯೆಯನ್ನು ನಿಲ್ಲಿಸಲು ಅಬೋರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇನೆ
xx1 ಅನ್ನು xx 1 ಆಗಿ ಬದಲಾಯಿಸೋಣ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು Kturtleನ Editorನಲ್ಲಿ ಪೇಸ್ಟ್ ಮಾಡುತ್ತೇನೆ
ಪ್ರೋಗ್ರಾಮ್ ಅನ್ನು ರನ್ ಮಾಡಲು ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಒಂದು ಸಂಭಾಷಣೆಯ ಪೆಟ್ಟಿಗೆ ತೆರೆದುಕೊಳ್ಳುತ್ತದೆ
ಒಕ್ ಕ್ಲಿಕ್ ಮಾಡೋಣ
29 ರಿಂದ 20 ರವರೆಗೆ ವೆಲ್ಯೂವಿನ ಮುದ್ರಣ ಆದ ನಂತರ ಲೂಪ್ ಟರ್ಮಿನೇಟ್ ಆಗುತ್ತದೆ
ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಈಗ ಸಂಕ್ಷೇಪವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ದೋಷಗಳು ಮತ್ತು ದೋಷಗಳ ಪ್ರಕಾರಗಳಾದ ಸೂಚಿಸಲ್ಪಡದ variableನ ಉಪಯೋಗ ಸ್ಟ್ರಿಂಗ್ಸ್ ನಲ್ಲಿ ಕಾಣದಿರುವ quotesಗಳು ರನ್ಟೈಮ್ ಎರರ್ಸ್ ಮತ್ತು ಲಾಜಿಕಲ್ ಎರರ್ಸ್ ಗಳನ್ನು ಕಲಿತಿದ್ದೇವೆ
ಕೊಟ್ಟಿರುವ ಪ್ರೋಗ್ರಾಂನಲ್ಲಿ ದೋಷಗಳನ್ನು ಕಂಡುಹಿಡಿಯುವ ಒಂದು ಅಸೈನ್ ಮೆಂಟ್ ಅನ್ನು ನಾನು ನಿಮಗೆ ಕೊಡಬಯಸುತ್ತೇನೆ
ಈ URLನಲ್ಲಿ ಸಿಗುವ ವಿಡಿಯೋ ಅನ್ನು ನೋಡಿ
httpspoken tutorialorgWhat ಇಸ್ a ಸ್ಪೋಕನ್ ಟ್ಯೂಟೋರಿಯಲ್ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ಸಂಕ್ಷೇಪವಾಗಿ ತಿಳಿಸುತ್ತದೆ
ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್160 ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರ ಕೊಡುತ್ತದೆ
ಹೆಚ್ಚಿನ ವಿವರಣೆಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗ
ಇದು ಭಾರತ ಸರ್ಕಾರದ MHRDಯ ICTಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ
ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಲಿಂಕ್ ನಲ್ಲಿ ಸಿಗುತ್ತದೆ httpspoken tutorialorgNMEICT Intro ಈ ಪಾಠದ ಅನುವಾದಕಿ ನಾಗರತ್ನಾ ಹೆಗಡೆ ಹಾಗೂ ಪ್ರವಾಚಕ ಐ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು